ತರತರದ ಸಾಮಾನುಗಳಿವೆ ಮತ್ತು ಇಲ್ಲಿ ಲೈಟ್ ಇದೆ ಮತ್ತು ಕನ್ನಡಿ ಇದೆ.

ಇಲ್ಲಿ ಒಂದು ಜಿಮ್ ಇದೆ. ಜಿಮ್ಮಿನಲ್ಲಿ ಒಂದು ಕನ್ನಡಿ ಇದೆ ಬ್ಯಾನರ್ ಇದೆ ಮತ್ತು ಉಹ್ ಈ ಜಿಮ್ಮಿನಲ್ಲಿ ಒಬ್ಬ ಹುಡುಗ ಕುಂತಿದ್ದಾನೆ.

ಕಿಡಕಿ ಇದೆ ಮತ್ತು ಕನ್ನಡಿಗಳು ಇವೆ ಕ್ಯಾಮೆರಾ ಇದೆ ಒಂದು ಬಾಕ್ಸ್ ಇದೆ ಚೇರ್ ಇದೆ.

ಇಲ್ಲಿ ಗುಡ್ಡು ಇದೆ. ಈ ಗುಡ್ಡಿನಲ್ಲಿ ಅನೇಕ ರೀತಿಯ ಗಿಡಮರಗಳು ಮತ್ತು ಅಚ್ಚ ಹಸಿರಾದ ಹುಲ್ಲು ಮತ್ತು ಕಲ್ಲುಗಳು ಮತ್ತು ಬೇರೆ ರೀತಿಯ ಮರಗಳು ಇವೆ.

ಇದು ಒಂದು ಚರ್ಚ್ ಇದೆ ಇಲ್ಲಿ ಒಂದು ಏಸುವಿನ ಮೂರ್ತಿ ಇದೆ ಮತ್ತು ಕಟ್ಟಿ ಇದೆ ಇದರ ಬಾಜೂನಲ್ಲಿ ಗಿಡಗಳಿವೆ.

ಮತ್ತು ಒಂದು ಲೈಟಿನ ಕಂಬ ಇದೆ.

ಮತ್ತು ಮಂದ ನಿಂತಿದ್ದಾರೆ ಮತ್ತು ಇಲ್ಲಿ ಆಲದ ಮರವಿದೆ ಮತ್ತು ಇದರ ಮೇಲೆ ಒಂದು ನೀರಿನ ಟ್ಯಾಕಿ ಇದೆ.